ಇದು ಒಂದು ದೊಡ್ಡದಾದ ಕಾಡು ಇದೆ.

ಇದರ ಒಳಗಡೆ ವ್ಯಕ್ತಿಗಳು ಊಟ ಮಾಡುತ್ತಿದ್ದಾರೆ.

ಇದು ಒಂದು ಕೂಡಲು ದೊಡ್ಡ ಕುರ್ಚಿ ಇದೆ.

ಇದು ಒಂದು ಮುಳುಗೆ ಹೇರ್ಬಲ್ ಇಂಡಿಯಾ ಇಂಟರ್ನ್ಯಾಷಿನಲ್ ಮಾರ್ಕೆಟ್ ಆಗಿದೆ.

ಗೋಡೆಗೆ ಅಂಟಿಸಿದ ಪಾಂಪ್ಲೆಂಟ್ ಕೂಡ ಇದ್ದಾವೆ.

ಇದು ಒಂದು ದೇವಸ್ಥಾನದ ಬಾಗಿಲ ತರ ಕಾಣಿಸುತ್ತಿದೆ.

ಇದರ ಒಳಗಡೆ ಸಾಕಷ್ಟು ಬಿಸ್ಕೆಟ್ ಗಳು ಇದ್ದಾವೆ.

ಇದು ಒಂದು ವ್ಯಾಯಾಮ ಶಾಲಾ ಆಗಿದೆ.

ಮತ್ತು ಒಬ್ಬರು ಜಿಮ್ ಅನ್ನು ಮಾಡುತ್ತಿದ್ದಾರೆ.

ಇದರ ಒಳಗಡೆ ಮದುವೆಯ ಎಲ್ಲಾ ತರಹದ ಸಾಮಾಗ್ರಿಗಳು ಸಿಗುತ್ತವೆ.

ಮತ್ತೆ ಅದರ ಮೇಲು ಕೂಡ ಬಾಕ್ಸ್ ಗಳು ಇದ್ದಾವೆ.

ಒಂದು ಬೈಕ್ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಮತ್ತು ಒಬ್ಬ ಮಹಿಳೆ ಮತ್ತು ಪುರುಷರು ಮಾತನಾಡುತಿದ್ದಾರೆ.

ಇದು ಒಂದು ಉದ್ದನೆಯ ದೊಡ್ಡದಾದ ಕಟ್ಟಡವಿದೆ.

ಇಲ್ಲಿ ಒಬ್ಬ ಹುಡುಗ ಹೇರ್ ಕಟಿಂಗ್ ಅನ್ನು ಮಾಡಿಕೊಂಡು ನಿಂತ್ತಿದ್ದಾ--

ಮತ್ತು ಮೂರು ಟೇಬಲ್ಸ್ ಗಳು ಇವೆ.

ಇದು ಒಂದು ಸಿಮ್ಮಿಂಗ್ ಪೂಲ್ ಇದೆ.

ಇದು ಒಂದು ದೊಡ್ಡ ಮಾರುಕಟ್ಟೆ ಆಗಿದೆ.

ಸುತ್ತ ಮುತ್ತಲೂ ದೊಡ್ಡ ಮತ್ತು ಚಿಕ್ಕದಾದ ಗಿಡಗಳು ಇವೆ.

ಮತ್ತು ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾಗೆ ಕಾಣುತ್ತಿದೆ.

ಮೇ ಗೋಡೆಗೆ ನಾಲ್ಕು ಡ್ರೆಸ್ ಗಳು ಕೂಡ ಕಾಣುತ್ತಿದ್ದಾವೆ.

ಮತ್ತು ಒಂದು ಗಾಜಿನಲ್ಲಿ ಎಲ್ಲಾ ತರಹದ ಮೇಕಪ್ ಗಳಿವೆ--

ಮತ್ತು ಒಬ್ಬರು ಫೋನಿನಲ್ಲಿ ಫೋಟೋ ವನ್ನು ತೆಗೆದುಕೊಳ್ಳುತ್ತಿದ್ದಾರೆ.